ಇದು ಒಂದ ಹೋಟೆಲ್ ಮುಂದ--

ಕಾರ್ ಪಾರ್ಕ್ ಮಾಡಿರೋ ಥರ ಐತಿ.

ಲೈಬ್ರರಿ ಒಂದ ಸರಸ್ವತಿ ಮೂರ್ತಿ ನ ಇಟ್ಟರ --

ಅವರು ಸ್ಪೋರ್ಟ್ಸ್ ಮ್ಯಾನ್ಸ್ ಎಲ್ಲಾ ಸ್ಪೋರ್ಟ್ಸ್ ಗೆ ಅಹ್ ರೆಡಿ ಆಗೋ ಥರ ಅಂದ್ರೆ ಫಿಟ್ನೆಸ್ ಮೇಂಟೈನ್ ಮಾಡ್ತಿರೋ ಥರ ಏನೋ ಕಾಣಿಸಕ್ಕೆ ಹತೈತಿ.

ಇದು ಅಕ್ಚುಲಿ ವೆಹಿಕಲ್ ಪಾರ್ಕಿಂಗ್ ಗಿಂತ --

ನೀಟಾಗಿ ಪಾರ್ಕ್ ಮಾಡಿದ್ದಾರೆ ಅಕ್ಚುಲಿ ಇದು ಪಾರ್ಕಿಂಗ್ ಪ್ಲೇಸ್ .

ಈ ಇಮೇಜ್ ನಲ್ಲಿ ಕಾಣ್ತಿರೋದು ಅಕ್ಚುಲಿ ಇದು ಯಾವುದೊ ಒಂದು ಫಂಕ್ಷನ್ ಹಾಲ್ .

ಒಂದ್ ಹಳ್ಳಿ ಒಳಗೆ ಏನೋ ಇರ್ಬ್ ಆಹ್ಹ್--

ಮೆಟೀರಿಯಲ್ಸ್ ಎಲ್ಲಾ ಹೊಂದಿಸುತ್ತಿದ್ದಾರೆ ಅಥರ ಈ ಪಿಕ್ ಕಾಣಿಸುತ್ತಿದೆ.